ನಮ್ಮಲ್ಲಿ ನಡೆದಂತಹ ಇಂತಹ ಒಂದು ನಗರೀಕರಣ ದೊಡ್ಡದಂತಹ ನಗರೀಕರಣ ನಡೆದಿರತ ಇಂತವು ಅಂಗಡಿಗಳು ಬಾಳ ಇರ್ತವೇ ನಮ್ಮ ಬಿಜಾಪುರ ಎಲ್ಲ್ಯಾಸಿ ಮತ್--

ಮತ್ತು ಯಾರಾದ್ರೂ ಈ ಒಂದು ಐಟೆ ಐಟಂ ಮಾಡಿರ್ತಂತ ವಿದ್ಯಾರ್ಥಿಗಳು ಬಾರಿ ಅನುಕೂಲರೀ ಇಂತವು ಕಲ್ಯಕ.

ಆ ಕಾಲೇಜು ನ್ಯಾಗ ಅವರು ಪಾಪ ಅವರೆಲ್ಲ ಒಂದೊದು ಕೋರ್ಸ್ ಬರ್ತದ ಕೋರ್ಸ್ ಮಾಡಕೆ--

ನಮ್ಮೂರಾಗೆ ಹಳ್ಳಿ ಒಳಗೂವೇ ಇಂತ ಅಂಗಡಿ ಇರ್ತಾವೆರಿ ಅಂದ್ರೆ ಇಷ್ಟೇ ಬಾಳದವು ಅಂಗಡಿಗಳು.

ಹಂಗಾಗಿ ಬಾಳ ಒಂದು ಹೆಲ್ಪ್ ಮಾಡ್ಯವ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲ್ ಬಂಕ್ ಆದರಿ ಇವಂದು.

ಅಂದರೆ ರನ್ನಿಂಗ್ ಕ್ರಿಕೆಟ್ ಆಗಲಿ ಯಾವುದೇ ಒಂದು ಕ್ರೀಡೆ ಆಗಲಿ ಅದೊಂದ್ ಗೋಲ್ಡ್ ಲಿಂತ ನಮಗ್ ಮತ್ತ ಆಟ ಆಡಕೆ ಮಡಕೆ ಬಾಳ ಅನುಕೂಲ ಆಗ್ತವರಿ.

ನಾವು ನಾವು ಎಲ್ಲ ಕಡೆ ನೋಡ್ತಿವಿರೀ ಸಣ್ಣ್ ಮಕ್ಕಳಿಗೆ ಶಾಲೆಗೆ ಹಾಕಿರ್ತಾರಲ್ಲ ಶಿಶು ವಿಹಾರ ಅಲ್ಲಿ ಇಲ್ಲಿ--

ಅಲ್ಲಿ ಒಂದು ಸಭಾ ಮಂದಿರ್ತಲ್ಲಿ ಕಾರು ಗಳು ಸೆಪೆರೇಟ್ ಆಗಿ ಪಾರ್ಕ್ ಮಾಡ್ತಿರ್ತಾರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳು ನಿಂತುಗೆಸಿ ಕಾರು ಗಳಿಗೆ ಅಲ್ಲಿ ಇಲ್ಲಿ ತರ್ಬಿ--

ಅದ್ರಗೆ ಇದು ಆಗಿ ಬರೋ ಅಂತ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಂತ ಹೇಳಿದ್ರೆ ಐಟಿ ರೈಡ್ ಮಾಡೋದು.

ವಾಟರ್ ಫಾಲ್ಸ್ ಅಂದ್ರೆ ಎಲ್ಲ ಕಡೆ ಹಾರ್ಯಾಂಗ್ರಿ ನದಿಗಳು ಇವು ನೋಡಕೆ ಫ್ರೆಶ್ ತಾಣಗಳು ನಮ್ಮ್ ಮಂದಿಯೆಲ್ಲ ಎಲ್ಲಾ ಅಲ್ಲೇ ಮುಗಿಬೀಳ್ತಾರಿ.

ಆಮೇಲೆ ಒಂತರ ಫ್ರೆಶ್ ತಾಣ ಇದ್ದಂಗರಿ ಎಲ್ಲರು ನೋಡೋಕೆ ಅಲ್ಲಿ ಇಲ್ಲಿ ಯಾಗಲಿ ಒಂದು ಸಮುದ್ರ ದಿಂದ ನೀರು ಮೇಲೆ ಹರಿಯುದ್ರಿ ಅಂದ್ರೆ ಎಲ್ಲ ಅದ್ಭುತ ವಿಸ್ಮಯಕಾರಿ ಅಂತ ಹೇಳ್ಬೋದು.

ನಮ್ಮ್ ಮಂದಿ ಈಗ ಅಂಗಡ್ಯಗಿಂದ ತಗಳೊಕಿಂತ ಹೆಚ್ಚ ಇದಕ್ಕೆ ಹೋಗ್ತಾರೆ ದೊಡ್ ದೊಡ್ಡ--

ನಮ್ಮ್ ಮಂದಿಗೆ ಪಿಚರ್ ಅದು ನೋಡ್ಲಿಕ್ಕೆ ಬಾರಿ ಇಂಟರೆಸ್ಟ್ ಹುಚ್ಚದು ಅಂತಾರೆ.

ಯಾಕಂದ್ರೆ ಮೊದ್ಲೆಲ್ಲಾ ಕನ್ನಡದಾಗೆ ಕನ್ನಡ ಕಲಿಯುವ ರೀತಿ ಮಂದಿ .]